ಇಲ್ಲಿ ಒಂದು ದೊಡ್ಡದು ಮಾಡ್ ಇದೆ ಮಹಡಿ ಕೆಳಗಡೆ ಎಲ್ಲ ಅಂಗಡಿ ಇದೆ ಮೆಲುನು ಅಂಗಡಿ ಕಾಣಿಸ್ತ ಇದೆ .

ಇಲ್ಲಿ ಒಂದು ಲೈಟ್ ಹೌಸ್ ಅಂತ ಇದೆ ಇಲ್ಲಿ ಏನ್ ಏನೋ --

ಇಲ್ಲಿ ಕಾಂಪೌಂಡ್ ಇದೆ ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕದು ಗಿಡಗಳು ಇದೆ .

ಇಲ್ಲಿ ಎಲ್ಲ ಒಳಗಡೆ ಎಲ್ಲ ಚಿಕ್ ಚಿಕ್ಕದು ಮೂರ್ತಿ ತರ ಏನ್ ಏನೋ ಇಟ್ಟಿದ್ದಾರೆ ಇಲ್ಲಿ ಒಂದು ವಿದ್ಯುತ್ ಬಲ್ಬ್ ಇದೆ .

ಇಲ್ಲಿ ಕಾಂಪೌಂಡ್ ಆ ಸೈಡ್ ಎಲ್ಲ ದೊಡ್ಡದು ಮರಗಳು ಎಲ್ಲ ಕಾಣಿಸ್ತ ಇದೆ .

ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಗಿಡಗಳು ತುಂಬ ಇದೆ ಇಲ್ಲಿ ಮುಂದ್ಗಡೆ ಒಂದು ಮಹಾಕಚೇರಿ --.

ಎಲ್ಲ ದೂರದಿಂದ ಸಣ್ಣ ಸಣ್ಣದ್ ಕಾಣಸ್ತಾ ಇದೆ.

ಎಲ್ಲ ಚಿಕ್ಕದು ಮನೆ ಕಾಣಿಸ್ತಾ ಇದೆ ಅಕ್ಕ ಪಕ್ಕದಲ್ಲಿ ಎಲ್ಲ --